ಬೇರೆ ಆಸ್ರದು ಅಹ್ ನಮಗೆ ಸ್ವಾತಂತ್ರ ಬಂದಾಕೆಗೆ ಇದ್ದ ಬಾವುಟ ಈ ಗಿಲ್ಲೆ ಇಲ್ಲಾ.

ಆನೆ ಕೆಟ್ಟವ್ ಮಾಡೋದಿಲ್ಲಾ ಅಲ್ಲಿಗೆ ಹೋಗಿ ಹೈಬಿಯೋ ನೋಡೋಕು --

ಆ ಕೆರೆ ಹತ್ರ ಆನೆ ಆಟವಾ ಆಡವರಿಕ ನೋಡಿದರಲ್ಲಿ --

ಈ ಮದವ್ ಮ ಸಿಮೆಂಟ್ ಹಾಕಿ ಅದ್ ಏನೇನೊ ಕಬ್ಬಿಣವ್ ಸೇರಿಸಿ ಮನೆಯನ್ನು ಕಟ್ಟುತ್ತಾರೆ ಕ --.

ಬರಿ ನಮ್ಮ ಕರ್ನಾಟಕದ ಬಷು ಕೆಂಪು ಬಸ್ ಅಲ್ಲಿ ನಾವು ತಿರ್ಗಾಡೀವಿ.

ಹಾಗೆ ನಮ್ಮ ಪೋಡಿನಿಂದ ಮಕ್ಕಳು ಹೋಗಿ --

ನಮ್ಮ ದುಡ್ಡಲ್ಲಿ ಹೆಸ್ರ್ ಹೋಯ್ ತ್ವ್ ನ್ನಿ --

ಓ ರಮ್ಮಿ ನಮ್ಮ್ ನೀನ್ ಮಗವೇ --

ಅಹ್ ಎಸ್_ಎಲ್_ಸಿ ಯ ಮಾಡಿ ಕಟ್ಟ್ ಹಾಕಿ ಅದೇನೋ ಓದ್ ಕವನಕ್ ಪುಸ್ತಕವಿತ್ರ ಬಂದು.

ಈ ಮೀನು ಮಾಂಸ ಹೇನೇನು ತಿನ್ಕ ಹೊಕಪಾ .

ನಮ್ಮ ಸೋಮಸನ ಕೆರೆಯಲ್ಲಿ ದಪ್ಪದಪ್ಪ ಮೀನುಗಳು ನೆಗ್ ದಾಡ್ ತವೆ .

ಆ ಮೀನ್ ಒಂದೆಡೆ ಎತ್ರ ಬಂದು ಉಜ್ಜಿ ತೀಡಿ --

ಅಡ್ಡಗಟ್ಟಿಯಾ ಕಟ್ಟಿ ನೀರ್ ತಡೆಹಿಡ್ ದವ್ರೆ .

ಅದ್ರಿಂದವೆ ನಮ್ಮ ಕಾಫಿ ತೋಟಕ್ಕೆ ನೀರು ಬಂದದೆ --

ಬಣ್ಣ ಬಣ್ಣದ ಹೂಗಳನ್ನಾ ಹಾಕವ್ರೆ ಗುಲಾಬಿ ಪ್ಲಾಂಟೇಷನ್ ಮಾಡಿ --

ಅದು ಎಷ್ಟು ಚಂದಾಗಿ ಗುಲಾಬಿಗಿಡ ಕಂಡದೆ ಗೊತ್ತಾ.

ಬೊಮ್ಮ ಹಿಬ್ಬರು ಹೋಗಿ ಕಾರ್ ತಳ್ಳಿದಕ್ ಓ ಏನ್ ಬಾರ ಗೊತ್ತಾ ಕಾರು .